ಆಹ್ಹ್ ನಮ್ಮ ಮಕ್ಕಳು ಓದೋಕೆ ಒಯ್ತಾರೆ ಆಹ್ಹ್ ಪುಸ್ತಕಗಳನ್ನ ಕಥೆ ಕಾದಂಬರಿಗಳು ಓ ಓದ್ತಾರೆ ಪುಸ್ತಕಗಳನ್ನ ಓದೋದ್ರಿಂದ ತುಂಬಾ ಕ್ನಾಲೆಜ್ ಇಂಪ್ರೂವ್ ಆಗುತ್ತೆ. ಕಾಲೇಜು ಮುಗಸ್ಕೊಂಡು ಲೈಬ್ರರಿಗ್ ಹೋಗಿ ಕಾಲೇಜು ಅವ್ರ ಓದೋ ಒಂದು ಕಾಲೇಜ ಅಲ್ಲೂ ಇದೆ ಕ್ಲಾಸ್ ಮುಗಿದ್ಮೇಲೆ ಲೈಬ್ರೆ --